ಉಡುಪಿ ದೇವಸ್ಥಾನದಲ್ಲಿ ಶಂಕರ್ ನಾರಾಯಣ ದೇವಸ್ಥಾನದಲ್ಲಿ ಅತೀ ಯಾಗಿ ಆದಂತ ದೇವಸ್ಥಾನ ನಾನ್ ಎಲ್ಲು ನೋಡಿರಿಲಿಲ್ಲ. ಉಗುರು ಗಳನ್ನ ಭಾರಿ ಚೆಂದ ದಿಂದ ಕೆತ್ತಿದ್ದಾರೆ. ಭಾರಿ ಇಂಟ್ರೆಸ್ಟ್ ಆಗಿದೆ. ಚನಾಗಿದೆ ಈ ವಿಗ್ರಹ ಗಳು. ಅದು ಕೆತ್ತನೆ ಯಾರ್ ಮಾಡಿದರೆ ಅನ್ನೋದು ಇವತ್ತು ಗೊತ್ತಾಗಿಲ್ಲ ಯಾರಿಗೂ ಗೊತ್ತಿಲ್ಲಾ ಇನ್ನು.

ಈ ಸೋಫಾ ಸೆಟ್ಟು ಇವೆಲ್ಲಾ ಬಂದು ಹೌದು ದೊಡ್ಡವರಿಗೆ ಮಾತ್ರ ನಮ್ ಅಂತ ಹಳ್ಳಿ ಮನೆಗೆಲ್ಲಾ ಯಾವು ಲಾಯಕ್ಕಾಗಲ್ಲಾ.

ಯಾಕಂದ್ರೆ ಇವತ್ತು ಮಕ್ಳು ಬೆಳವಣಿಗೆ ಬಂದ್ಬಿಟ್ಟಿದಾರೆ. ಹಿಂದೆ ಮಕ್ಳು ಅಲ್ಲ ಇವತ್ತು ನಮಗಿಂತಲೂ ಭಾರಿ ಬೆಳವಣಿಗೆ ಮಕ್ಳು ಇವತ್ತು. ಭರತನಾಟ್ಯ ಕಲಸಬೇಕು ಮಕ್ಳು ಇವತ್ತು ಮಾಸೂರಿಗೊಮ್ಮೆ ಭರತನಾಟ್ಯ ಸ್ಕೂಲ್ ಮಾಡಿದ್ದಾರೆ. ಯಾತಿಗ್ ಮಾಡಿದಾರ್ ಈಗ ಟಿ ವಿ ನೋಡ್ಕೊಂಡ್ ಎಲ್ಲರೂ ಕಲಿತಾರೆ ಕಲಿಯಕ್ ಗೋಸ್ಕರಾನೇ ಅದು ಭರತನಾಟ್ಯ ಸ್ಕೂಲ್ ಓಪನ್ ಮಾಡಿದಾರೆ. ಇವಾಗ್ ಬೇಕಾದಷ್ಟು ಜನ ಮಕ್ಳು ಹೋಗ್ತಾ ಇದಾರೆ ಕಳಸಬೇಕಂತೆ ಅಲ್ಲಿ.

ಅವಾಗೇನೋ ಖೋ ಖೋ ಕಬ್ಬಡಿ ಅಷ್ಟೇ ಆಡಿದ್ರು ಬಿಟ್ರೆ ಇವಾಗೆಲ್ಲ ಕ್ರಿಕೆಟ್ ಅನ್ನೋದು ಮೇನ್ ಮುಕ್ಯ ಬಂಧ್ಬಿಟ್ಟಿದೆ ಇವಾಗ್. ಮಾಕ್ಲಿಗ್ ಬೇಕಾಗಿದ್ದೆ ಕ್ರಿಕೆಟ್ ಅದಂತೂ ಕ್ರಿಕೆಟ್ ಫೀಲ್ಡ್ ಅಂತೂ ಬೇಕೇ ಬೇಕ್ ಇವತ್ತು.

ಇವತ್ತಿನ್ ವಾತಾವರಣ ಆ ರೀತಿ ಬಂದ್ಬಿಟ್ಟಿದೆ ಆಸ್ತಿ ದುಡ್ಡು ಬೇಕೇ ಬೇಕು.

ಶಾಶ್ವತ ವರೆಗ್ ಶಾಶ್ವತ ಮಾಡಬೇಕು ಅದು ಕಂಡಕ್ಟರ್ ಆಗಲಿ ಯಾರೇ ಆಗ್ಲಿ ಒಳ್ಳೆ ರೀತಿ ಯಿಂದ ಮಾಡಿದ್ರೆ ಮಾತ್ರ

ಹಾಗಂತ್ ಹೇಳಿ ಎಷ್ಟು ಅವ್ರ್ ಅವ್ರ್ ಗ್ರೂಪ್ ಇರತ್ತೆ. ಗ್ರೂಪ್ ಒಳಗೆ ಹಚ್ಕೋಬೇಕು ಬಣ್ಣನ ಇತರೆ ಹೊರಗಡೆ ಇರೋ ಬಂದೋರಿಗೆಲ್ಲಾ ಹಚ್ಬಾರ್ದು ಅದು ತಪ್ಪಾಗತ್ತೆ ಅದು. ಅದೇ ಗಲಾಟೆ ಸಂಭ್ರಮ ಬರತ್ತೆ ಯಾವ್ ಕಾರಣಕ್ಕ್ ಯಾವ್ದು ಮಾಡ್ಬಾರ್ದು. ತಮ್ಮೊಟ್ಟಿಗ್ ತಾವೇ ಗ್ರೂಪ್ ಒಳಗೆ ಹಚ್ಕೊಂಡು ಮಜಾ ಮಾಡಬೋದು ಅಷ್ಟೇ.

ಹಿಂದಕ್ಕೆ ಮುಂದಕ್ಕೆ ನೋಡ್ಕೊಂಡ್ ಓಡ್ಸ ಬೇಕು ಯಾಕಂದ್ರೆ ಹೈವೇ ಬರಕ್ಕೆ ಒಂದ್ ಹಾದಿ ಇರತ್ತೆ ಆ ಹೈವೇ ಹಾದಿಲಿ ಯಾವತ್ತೂ ನಿಧಾನವಾಗಿ ಗಾಡಿ ಚಲಿಸಿ ನಿಧಾನವಾಗಿ ಗಾಡಿ ಓಡಿಸಿ. ಯಾವ್ ಕಾರಣಕ್ಕೂ ಯೇ ಸಿಗ್ನೆಲ್ ಹಾಕೊಂಡ್ ಗಾಡಿ ಓಡ್ಸ ಬೇಕು ಯಾವ್ ಕಾರಣಕ್ಕೂ ಆಕಡೆ ಈಕಡೆ ನೋಡ್ಕೊಂಡ್ ಸ್ವಲ್ಪ ಗಾಡಿ ಚಲಾಯಿಸ್ ಬೇಕು.